ಬಿಳಿ ಬಣ್ಣದ ಗೋಡೆಗಳಿಂದ ಆವೃತವಾಗಿದೆ ಅದೆ ರೀತಿಯಾಗಿ --

ಎಲ್ಲಾ ರೀತಿಯಾಗಿ ನೋಡಬೇಕೆಂದರೆ ಅದ್ಭುತವಾದ ಸುಂದರವಾದ ರಿಕ್ಷಾ ಇದಾಗಿದೆ.

ಈ ಚಿತ್ರದಲ್ಲಿ ಕಂಡುಬರುವಂತಹ ದೃಶ್ಯವೆಂದರೆ ಶ್ರೀ ಹರಿ ಓಂ.

ನಾಲಕ್ಕು ಚಕ್ರದ ವಾಹನಗಳನ್ನು ನಿಲ್ಲಿಸಲಾಗಿದೆ ಅದ್ಭುತವಾಗಿದೆ.

ಮೂರು ಜನ ಇಬ್ಬರು ಯುವತಿಯರು ಮತ್ತು ಒಬ್ಬರು ಮಹಿಳೆ ಇದ್ದಾರೆ ಅವರು ಹೊಸಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವಂತಹ ದೃಶ್ಯವಾಗಿದೆ.

ಎರಡು ಸೀಟುಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದೆ ರೀತಿಯಾಗಿ ಟೇಬಲ್ನ ಮೇಲೆ ಒಂದು ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ.

ಬೆಳೆದು ಬಂದಿವೆ ನೀರು ಹರಿಯುತ್ತಿರುವ ದೃಶ್ಯ ಅರಮನೆಯವಾಗಿದೆ.

ಕಬ್ಬಿಣದ ಮೂಲಕ ಕಬ್ಬಿಣದ ಕಂಬಗಳ ಮೂಲಕ ಕಟ್ಟಿ ಅದನ್ನ ಜೋಡಿಸಿರುವ ದೃಶ್ಯ ಇದಾಗಿದೆ.

ಈ ಚಿತ್ರದಲ್ಲಿ ಕಂಡುಬರುವ ದೃಶ್ಯ ಬಸ್ಸಿನ ಮೇಲೆ ಹಲವಾರು --

ಗುಲಾಬಿ ಬಣ್ಣದ ಹೂವುಗಳು ಕಂಡುಬಂದಿವೆ ಹಾಗು ಬಿಳಿ ಬಣ್ಣದ ಹೂವುಗಳು ಕಂಡುಬಂದಿವೆ ಸುಂದರವಾದ ಉದ್ಯಾನವನದಲ್ಲಿ --

ಗುಲಾಬಿ ಬಣ್ಣದ ಹೂವುಗಳು ಕಂಡುಬಂದಿವೆ ಅದೆ ರೀತಿಯಾಗಿ ಸುಂದರವಾಗಿವೆ.